ನನಗಿನ್ನ ಒಣಮೀನು ಅಂದ್ರೆ ಜಿಲಿಬಿಲಿ ಮೀನ ಅಂದ್ರೆ ತುಂಬಾ ತುಂಬಾ ಇಷ್ಟನಾವು ಬೇರೆ ಬೇರೆವೆಲ್ಲಾ ಬಾಳ್ ದೊಡ್ಡ ದೊಡ್ಡ ಇರುವಂತವು ಇನ್ನತುಂಬಾನೇ ತುಂಬಾ ಇಷ್ಟ.

ಇಲ್ಲಿ ಬಳ್ಳಾರಿಯಲ್ಲಿ ಕೂಡ ಜಗ್ಗಿ ಪಾ ಇದು ಕಾಗೆ ಪಾರ್ಕ್ ಮ ರಾಜಕುಮಾರ ಪಾರ್ಕ್ ಎಲ್ಲಾ ಜಾಸ್ತಿ ಇದವೆ ಅಲ್ಲಿ ರಜೆಯೆಲ್ಲಾ ನಾನ್ ಅಲ್ಲಿಗೆ ಹೋಗತ್ತೀನಿ.

ಇದು ಬಳ್ಳಾರಿಯಲ್ಲಿ ಇದು ಒಂದು ಪಾರ್ಕ್ ಆಗ್ಯ್ತಿ ಇದ್ರಲ್ಲಿ ನೋಡಿದ್ರೆ ಬಿಳಪ್ ಆಗಿ ಇರ್ ತ್ಯತಿ.

ಚೇರ್ಸ್ ಗಳು ಬಿಟ್ಟರೆ ಏನು ಇದ್ದಿಲ್ಲಾ ಅಲ್ಲಿ.

ನನ್ನ ಸ್ಟೈಲಿಶ್ ಆಗಿರೋದ್ರಂದ್ರೆ ಬಹಳ್ ಇಷ್ಟ ಬಟಗಳು ಬೇಕು ನಾನಂತು ಬಹಳ್ ಬಟ್ಟೆನೆ ಜಾಸ್ತಿ ನೋಡತ್ತೀನಿ. ಆ ಶೋ ರೂಮ್ ಅಂತೇ ಈ ಶೋ ರೂಮ್ ಅಂತೇ ಟ್ರೆಂಡ್ಸ್ ಗೆ ಹೋಗತ್ತೀನಿ ಬಹಳ್ ಇಷ್ಟ ಆ ಸ್ಪೆಕ್ಸ್ ಹಾಕೊಂಡು

ನಮ್ಮ ಮನೆ ಅಂತೂ ದೊಡ್ಡ ಗಾರ್ಡನ್ ಐತಿ. ಅಲ್ಲಿ ಹೊರಗ್ ಕುತ್ ಕೊಂಡ್ ಎಲ್ಲಾ ಚಾ ಕುಡಿತಿರತ್ತೀವಿ. ನಮ್ಮ ಮನೆ ಅಂತು ಹೊರಗೆಲ್ಲಾ ಗಿಡಗಳು ಆ ಹೂವು ಕೀತೋದ್ದು ಈ ಹೂವು ಕೀತೋದ್ದು ಪಕ್ಕದ ಹುಡುಗರೆಲ್ಲಾ ಬಂದಿರತ್ತವ.

ನನಗೆ ಜಾತ್ರೆ ಹೊಕಾರ ಬಹಳ್ ಇಷ್ಟ ಅಲ್ಲೆಲ್ಲಾ ದುಡ್ಡ ದೊಡ್ಡ ಗುಡಿಗಳು ಇರತ್ತವ ಅಲ್ಲೆಲ್ಲಾ ಕಾಳೆ

ಅಲ್ಲೆಲ್ಲಾ ದೊಡ್ಡ ದೊಡ್ಡ ತ್ಪರಿಗಳೆಲ್ಲಾ ಬಡಿತ್ತಿರತ್ತರ್ ಅಲ್ಲೆಲ್ಲಾ ಗುಡಿಗಳು ಇರತ್ತವ ಅಲ್ಲಿ ಜಾತ್ರೆ ಅಂತೂ ಯಾವ್ ಸರ ತೋಕೋಬೇಕು ಈ ಸರ ತೋಕೋಬೇಕು ಅಂತ ಬಹಳ್ ಐತಿ ಅಲ್ಲೆಲ್ಲಾ ಹೋದಾಗೆಲ್ಲಾ ಜೈಯ್ ಗೀಯ್ ತೊಕೊತ್ತೀನಿ.